ಈ ಚಿತ್ರಣವು ಒಂದು ತರಕಾರಿ ಮಾರ್ಕೆಟಿನ ಒಳಾಗಂಣದ ಚಿತ್ರವಾಗಿದೆ ಈ ಚಿತ್ರಣದಲ್ಲಿ ಟೊಮ್ಯಾಟೋಗಳನ್ನ ಮಾತ್ರ ಇಟ್ಟಕೊಂಡಿದರೆ ಈಗಷ್ಟೇ ಇಳಿದು ಬಂದಿರುವ ಟೊಮೇಟೊ ಲೋಡ್ ಅನ್ನ ಇಳಿಸಿದ್ದಾರೆ.

ಇದೊಂದು ಅದ್ಭುತವಾದ ರಮಣೀಯ ದೃಶ್ಯವಾಗಿದೆ ಇದ್ರ ದಟ್ಟ ಅರಣ್ಯಗಳ ಮದ್ಯದಲ್ಲಿ ಹರಿದು ಬರುತ್ತಿರುವ ಶರಾವತಿ ನದಿಯು ಇಲ್ಲಿ ಜೋಗದ ಜಲಪಾತದ ಹಾಗೆ ತುಂಬಿ ದೂಳುಕುತ್ತಾ ಇರುವುದನ್ನು ನಾವು ನೋಡಬಹುದು .

ದಟ್ಟ ಅರಣ್ಯದ ಮದ್ಯೆ ಇಲ್ಲಿ ಹರಿಯುತ್ತಿರುವ ಒಂದು ನದಿಯ ಒಂದು ಜಲಪಾತದ ದೃಶ್ಯವೇ ಆಗಿದೆ .

ಕೇಸರಿ ಬಣ್ಣದ ನೀರಿನಲ್ಲಿಅದ್ಭುತವಾಗಿ ರಚನೆ ಆಗಿದೆ ಪ್ರಕೃತಿ ಸುಂದರವಾಗಿ ಕಾಣುತ್ತಾ ಇದೆ .

ಈ ಚಿತ್ರಣದಲ್ಲಿ ಬೀದಿ ಬದಿಯ ವ್ಯಾಪಾರಿಗಳು ತರಕಾರಿ ಹಾಗು ಸೊಪ್ಪುಗಳನ್ನು ಮಾರುತ್ತಿರುವುದನ್ನು ನೋಡಬಹುದು ಇಲ್ಲಿ ಪಾಲಕ್ ಕೊತ್ತಂಬರಿ ಕರಿಬೇವು ಮತ್ತೆ ಗಡ್ಡೆ ಕೋಸು ಈರುಳ್ಳಿಗಳನ್ನಮಾರತ್ತಾ ಇದ್ದಾರೆ ಬೆಂಡೆಕಾಯಿನು ಕೂಡ ಕಾಣತ್ತಾ ಇದೆ ಹಸಿಮೆಣಸಿನಕಾಯಿ ಕಾಣತ್ತಾ ಇದೆ.

ಎಂಥ ಅಂದ ಎಂಥ ಚಂದ ಇದೆ ಅಂತ ಪ್ರಕೃತಿ ಅಂತ ಹೇಳಬಹುದು ಇದೆಂಥ ಪ್ರಕೃತಿ ರಚನೆ ಅಂತ ಹೇಳಬಹುದು ಯಾಕಂದ್ರೆ ಅಷ್ಟು ನೊರೆ ಹಾಲಿನಂತೆ ಧುಮುಕಿ ಹರಿಯುತ್ತಿರುವ ಒಂದು ಜಲಪಾತ ದೃಶ್ಯವಾಗಿದೆ ಇದು--

ಇದು ಬೀದಿ ಬದಿಯ ತರಕಾರಿ ವ್ಯಾಪಾರಿಗಳ ಒಂದು ಚಿತ್ರಣವಾಗಿದೆ. ಈ ಚಿತ್ರಣದಲ್ಲಿ ಒಬ್ಬ ವ್ಯಕ್ತಿ ಮಂಡಿಗಾಲನು ಊರಿ ಹಲವಾರು ಬದನೆಕಾಯಿಯನ್ನು ಮಾರುತ್ತಿದ್ದಾರೆ ಹಾಗೂ ಒಂದು ಹೆಂಗಸು ಇಲ್ಲಿ ಟಮೋಟವನ್ನು ಮಾರುತ್ತಿದ್ದಾರೆ. ಬದನೆಕಾಯಿ ಈರುಳ್ಳಿಗಳನ್ನು ಕೂಡ ಇಟ್ಟುಕೊಂಡಿದ್ದಾರೆ.

ಸೂಪರ್ ಮಾರ್ಕೆಟ್ ಹೊರಾಂಗಣದ ಚಿತ್ರವಾಗಿದೆ ಹಲವಾರು ಆಟೋ ಹಾಗೂ ಬೈಕ್ ಗಳನ್ನು ನಿಲ್ಲಿಸುವ ಚಿತ್ರಣ ಕೂಡಾ ಕಾಣ್ತಿದೆ ಹಲವಾರು ವ್ಯಕ್ತಿಗಳು ಇದ್ದಾರೆ.

ಜೋಗ ಜಲಪಾತದ ಒಂದು ಜಲ ಒಂದು ನದಿಯಿಂದ ತೆಗೆಡಿಕೊಂಡಿರುವ ಒಂದು ದೃಶ್ಯ ಆಗಿದೆ ಇದು ಸುತ್ತ ಮುತ್ತಲು ದಟ್ಟ ಅರಣ್ಯ ಕಾಡುಗಳನ್ನು ಕೂಡ ನಾವು ನೋಡಬಹುದು ಹಾಗು ವೀಕ್ಷಕರು ಪ್ರೇಕ್ಷಕರು ಇದನ್ನು ನೋಡಲಿಕ್ಕಾಗಿ ಒಂದು ರಚನೆ ಮಾಡಿರುವಂತ ಒಂದು ಅದ್ಭುತವಾದ ಒಂದು --